ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುದೇನೆಂದರೆ ಸಂಜೆಯ ಸಮಯದಲ್ಲಿ ಕೆರೆಯ ದಡದ್ದಲ್ಲಿ ಇಬ್ಬರು ಮಕ್ಕಳು ಆಡುತ್ತಿರುವುದು ಮತ್ತು ಒಬ್ಬರು ದೊಡ್ಡವರು ಆಡುತ್ತಿರುವುದನ್ನು ಕಾಣಬಹುದು .

ಮತ್ತು ಅಲ್ಲಿ ದೋಣಿ ಇರುವುದನ್ನು ಸಹ ಕಾಣಬಹುದು ಇದರಲ್ಲಿ.

ಬೆಳೆಗ್ಗಿನ ಜಾವಾ ತಿಂಡಿ ತಿನ್ನುವ ಸಮಯದಲ್ಲಿ ಬಿಸಿ ಬಿಸಿಯಾಗಿ ದೋಸೆಯನ್ನು ಹಾಕಿರುವುದನ್ನು ನಾವು ಕಾಣಬಹುದು ಅದರ ಜೊತೆ ಸವಿಯಲಿಕ್ಕೆ ಚಟ್ನಿ ಕೊಟ್ಟಿ --

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ರಾತ್ರಿಯ ಸಮಯ ಆ ಜಾತ್ರೆಯಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳ ಸರ --

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದು ಏನೆಂದರೆ ಹಲವು ಅಂಗಡಿಗಳು ಇರುವುದನ್ನು ನಾವು ಕಾಣಬಹುದು ಆ ಅಂಗಡಿಯಲ್ಲಿ ಇಬ್ಬರು ಮಕ್ಕಳು ಆಟವಾಡುತ್ತಿರುವುದು ಮತ್ತು ವಾಹನಗಳು ನಿಂತುಕೊಂಡಿದೆ .

ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತಂದು ಮನೆಯನ್ನು ಕಟ್ಟುತಿರುವುದನ್ನು --

ಹಾಗೆಯೇ ಅಲ್ಲಿ ಓ ಒಬ್ಬ ಹುಡುಗ ನಿಂತುಕೊಂಡು ಭಾವಚಿತ್ರವನ್ನು ಕೊಡುತ್ತಿರುವುದನ್ನು ನಾವು ಕಾಣಬಹುದು ಮತ್ತು ವಿಶಾಲವಾಗಿ ಕಾಣುತ್ --